ಚಿತ್ರದಲ್ಲಿ ಕುದುರೆ ಮೇಲೆ ಮನುಷ್ಯ ಕುಳಿತಿರುವ ಪ್ರತಿವೆ ಕಾಣುತ್ತಿದೆ ಇದರ ಹಿಂದೆ ಕೇಸರಿದ್ವಜ ಕಾಣುತ್ತಿದೆ.

ಇದರ ಮುಂದೆ ಗಿಡ ಮರ್ಗಳು ಕಾಣುತ್ತಿದೆ ನೋಡುವುದಕ್ಕೆ ಪಾರ್ಕ್ ರೀತಿ ಇದೆ ಮತ್ತು ಹೂವುನ ಹಾರ ಹಾಕಿದ್ದಾರೆ.